ವೈಟ್ ಕಂಬಿಗಳು ಇದ್ದವೆ ಮತ್ತೆ ಕೆಳಗಡೆ ಇಂದ ಒಂದು ಏನೋ ಬೋರ್ಡ್ ಇದೆ ಗ್ಲಾಸ್ ಇದೆ ಬಿಲ್ಡಿಂಗ್ ಅಲ್ಲಿ ಪಕ್ಕದಲ್ಲೊಂದು ಮರ ಇದೆ ಇಲ್ಲಿ ವಿಜಯ ಮೆಡಿಕಲ್ ಅಂತ ಒಂದು ಪ್ಲಸ್ ಸರ್ಕಲ್ ಅಲ್ ಬೋರ್ಡ್ ಇದೆ.